ಹಾ ಅವ್ಳ್ ಕಮ್ಲಾಪುರ್ sir .

ಅದಿಂಗೆ ಐತೆ sir ಇದೆ ಊರಲ್ಲೇ ಇರೋದು.

ಹಾ ಮತ್ತೆ education ಅಂತ ಮತ್ತೆ ಹೊಗೋರ್ ಹೊಗೋರ್ ಬಿಡ್ಬೇಕಲ್ಲ sir .

ಹ್ಮ್ ಹೌದ sir .

ಎಲ್ಲಾ special ಆಗುತ್ತೆ ನಿಮ್ಮಲ್ಲೇ ರಾಮ್ ನವಮಿ ಹೆಂಗೈತೆ sir . ರಾಮ್ ನವಮಿ ಅಸ್ಟೊಂದ್ ಕಡೆ ಮಾಡದಿಲ್ಲ ಜಾಸ್ತಿ ಅದು ಒಂದೇ normal ಮಾಡ್ತರಾ ಹಾ ಮಾಡ್ತರೆ but ಅಸ್ಟ್ grand ಆಗಿ ಮಾಡೋದಿಲ್ಲ ದೀಪಾವಳಿ grand ಆಗಿ ಮಾಡ್ತಾರೆ. ಹ್ಮ್ ದೀಪಾವಳಿ ಹ್ಮ್ ಎಲ್ಲಾ ಬಟ್ಟೆ ಬರೆ ಎಲ್ಲಾ ಚೆನ್ನಾಗೆ ಮಾಡ್ತಾರೇ ಪಟಾಕಿ.

ಹಾ ಅದೇ ವಿಶೇಷ ಸಾಯಂಕಾಲ.

ಎಲ್ಲ ಲಕ್ಷ್ಮೀ ಪೂಜೆ ಅಂತೇ ಎಲ್ಲಾ grand ಆಗೇ ಮಾಡೋಡು ಬಟ್ಟೆ ಹಾಕ್ಕೋಳೋದು ಹೊಸವ್ ಎಲ್ಲಾ. ನಮ್ ಕಡೆ ಕುರಿಗಳ್ ಅಂದ್ರ ಕುರಿ marriage ಮಾಡ್ತಾರ ನಮ್ ನಮ್ ಮನೇಲ್ ಕುರಿ ಐತಿ.

ಹಾ ಅದ special ನಮ್ ಮನೇಲಿ, ನಮ್ಮನೇಲಿ special ಎದ್ರಲ್ಲಿ ಇಲ್ಲಾ.

ಅಂದ್ರೆ ಕ್ಯಾ~ ಅಂದ್ರೆ ಯಾರ್ ಮನೆಯಲ್ಲಿ ಮೇಕೆ ಇರುದಿಲ್ಲ ಅವ್ರ ಮನೆಯಲ್ಲಿ ಮೇಕೆ ma~ marriage ಹ್ಮ್‌ ಮೇಕೆ ಮದ್ವೆ ಮಾಡ್ತಾರ್.

ದೀಪಾವಳಿ ಎಲ್ಲಾ ಕಡೆ ನೋಡಿನ್ರೀ ದೀಪಾವಳಿ . ದೀಪಾವಳಿ ದೊಡ್ಡ ಹಬ್ಬ ಅಲ್ಲ ದೇಶದ್ ದೊಡ್ಡ ಹಬ್ಬ ದೀಪಾವಳಿನ ಅಲ್ಲ. ಹ್ಮ್ ದೀಪಾವಳಿ ಎಲ್ಲ ಕಡೆ ದೀಪ ಆನಂದ ಎಷ್ಟೇ ಚೆನ್ನಾಗ್ ಕಾಣಿಸ್ತಿಲ್ವ sir ಅದು.

Hello madam ಇನ್ನೊಮ್ಮೆ ಮಾಡ್ತೇನಿ bye .

ಆ ನಾನ್ ಚನ್ನಾಗಿದೀನಿ ನೀವು?

ಅಹ್ ಅದೇ ನೀವು chatting ಮಾಡ್ತಾಯಿದ್ರಿ ನೋಡ್ದೆ ನಾನ್ Facebook ನಲ್ಲಿ.

ಹಾ Facebook account ಐತಲ್ ನಿಮ್ದು?

ಅಹ್ account ಇದೆ. ಅಹ್ ಅದ್ರಲ್ಲಿ ನೋಡಿದ್ದೆ ನಾ ನಿಮ್ನಾ.

ಒಹೋ okay . ಆದ್ರು ಅದ್ರೊಳಗ ಸ್ವಲ್ಪ ಹುಷಾರಾಗಿರ್ಬೇಕ್ ಏನ್ರಿ?

ಹೌದ್ರಿ ಈ social media ಇದ್ಯಾವ್ದು ಒಂದ್ ಇದನ್ನ ತಗೊಂಡ್ರ ಅದ್ರಲ್ಲಿಂದ್ ಎಷ್ಟ್ ನಮಗ helps ಐತಿ ಅಷ್ಟದ್ dangerous ಐತಿ.

ಖಾಸಗಿ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು ಸ್ವಲ್ಪ,

ನಮ್ಮ ಖಾಸಗಿತನಕ್ಕೆ ವ್ಯತ್ಯಾಸ ವ್ಯತೆಯ ಕೊಡುತ್ತೆ ಅಂತಾ ಅನ್ಸುತ್ತೆ.

ಹೌದೌದು ನಿಜಾ ರೀ. ಇದರಲಿಂದಾ ನಮಗ್ ಎಷ್ಟ್ ಉಪಯೋಗ ಐತಿ ಅಷ್ಟ, ಅಷ್ಟ ನಾವ್ ಅಂದ್ರ್ ನಾವ್ use ಮಾಡ್ಕೊಂಡಂಗ್ ಇರ್ತೇತಿ.

ಉಪಯೋಗ ಅಂದ್ರ್ ಏನ್ ಅಂತೀರಿ ನೀವ್? ಸಾಮಾಜಿಕ ಜಾಲತಾಣದಿಂದಾ?

ಈಗೆಲ್ಲಾ ದೂರಾ ಇರ್ತೇವಿ ಒಂದ್ರಿಂದ ಒಂದ್ Immediate ಆಗಿ ಒಬ್ಬರಿಂದ ಒಬ್ಬರ್ಗೆ ನಾವ್ ಹತ್ತರದೊಳಗ್ ಇದ್ದಷ್ಟ ಇದ್ ಆಗ್ತೇತಿ. ಹ್ಮ್ ಭಾವನೆಗಳ್. ನಾವ್ ಇಲ್ಲಿ ಇದೆವೇನೋ ಅಂತಾ ಆಕ್ಕೆತಿ. ಆಮೇಲೆ ನೇರವಾಗಿ ಯಾರ್ನ್ನು ಹೋಗಿ ಈಗಿನ ಕಾಲದೊಳಗ ನಮ್ಗ್ ಮಾತಾಡ್ಸಾಕ್. ಆಗ್ಲಿ, ಇದನ್ ಮಾಡಕಾಗ್ಲಿ ಆಗಂಗಿಲ್ಲಾ. ಇವೆಲ್ಲಾ ಇರೋದ್ರಿಂದ help ಆಕ್ಕೆತಿ.

ಹೌದ್ರಿ ಹೌದ್ ಅಂದಂಗ ಮೊನ್ನೆ ನೋಡುವಾಗ್ Facebook ನಲ್ಲಿ ನಮ್ಮ ಸ್ನೇಹಿತ ಒಬ್ರು ಸಿಕ್ಕಿದ್ರು.

ಅವ್ರ್ ಇದುವರೆಗೂ ನನಗೆ ಯಾವುದೇ ರೀತಿ ಸಂಪರ್ಕದಲ್ಲಿ ಇರ್ಲಿಲ್ರಿ.

Facebook ಮೂಲಕ ನಾವು ಅವ್ರು chatting ಮಾಡಿಬಿಟ್ಟು ಇವಾಗ ಅವರ್ phone number ಸಹಿತಾ ನಾನ್ ತೊಗೊಂಡೆ.

ಆಮೇಲೆ ನೀವ್ ಹೇಳಿದ್ದ ನಿಜಾ ನೋಡ್ರಿ ಇಲ್ಲಾ ಅಂದಿದ್ರ ಆವ್ರ್ನ್ ಒಟ್ಟ ಯಾವದೇ ರೀತಿ ಸಂಪರ್ಕದಲ್ಲೇ ಇಲ್ರಿ. ಅದೇ ನಾವೀಗ ಅಲ್ಲೇ ವಿಷಯ ಅಲ್ರಿ ಯಾವ್ ವಿಷಯ ತಗೊಂಡ್ರು ಅದ್ರೊಳಗ ನಮ್ಗೆ ಎಷ್ಟ್ use ಐತಿ, ಅಷ್ಟ್ ಆದರದಿಂದ ತೊಂದರೇನು ಇರ್ತಾವ. ನಾವ್ ಹೆಂಗ್ use ಮಾಡ್ಕೋತೇವಿ ಅದರಲ್ಲಿಂದ ಅದರಂಗ ಇರ್ತೇತಿ ಆದ್.

ಈಗ television ತಗೊಂಡ್ರ್ ನಮ್ಗ ಅದರಲ್ಲಿಂದ ಮುಂಚೆ ಎಲ್ಲಾ television ಅಷ್ಟ್ ಇತ್ತ ನಮ್ಗ social media ಅಂದ್ರ್ radio television ಇವೆಲ್ಲಾ.

ಬಾಳ ಹಿಂದ್ ಉಳದಂತಾ ಸಮೂಹ ಮಾಧ್ಯಮ ಆಗ್ಯಾವ. ಇವೆಲ್ಲಾ ಈಗ ಸಾಮಾಜಿಕ ಜಾಲತಾಣ ಬಂದೇತ್ರಿ . Television ಗೆ ಅಂತಿದ್ರ ಆವಾಗ್ ಮೂರ್ಖರ್ ಪೆಟ್ಟಿಗಿ ಹಾಂಗ್ ಹಿಂಗ್ ಅಂತ ಹೇಳಿ ಈಗ ಇದಕ್ಕೂ ಅಂತಾರ್ ನಾವ್ ಹೆಂಗ್ ನಾವ್ ಹೆಂಗ್ ಇದನ್ನ ಮಾಡ್ತೇವ್ಲಾ ಹಂಗ್ ಇರ್ತೇತಾದ್. ಈಗ ಯಾರ್ ಮನಿ ಒಳಗ್ ಎಲ್ಲಾರ್ ಮನಿ ಒಳಗ್ ದೂರದರ್ಶನ ಐತಿ ಅಂದ್ರು ರೀ ಇಲ್ಲಿ ಎಲ್ಲಾರು TV ಮುಂದ ಕುಂತ್ಕೊಂಡ್ ನೋಡುವಂತಾ ಒಂದ್ Mobile ಜಂಗಮವಾಣಿ ಅನ್ನು ಕಲ್ತಕೊಂಡ್ ಪ್ರತಿಯೊಬ್ಬರನು ಅವರೌರ ಬೇಕಾದಂತಾ ಕಾರ್ಯಕ್ರಮನ ಇದ್ರ ಮೂಲಕನೇ

Even Facebook ನಲ್ಲಿ ಆಮೇಲೆ Youtube ಗಳಲ್ಲಿ ಸಹಿತ ಅಂತಾ ಕಾರ್ಯಕ್ರಮಗಳ್ ಬರೋದ್ರಿಂದ್ TV ಯಾರು ನೋಡೋದೇ ಇಲ್ರಿ ಈಗ. ಅವಗಿನಷ್ಟು ಯಾವ ಒಂದ್ ವಿಷಯ ಗೊತ್ತಿಲ್ಲಾಂದ್ರೂ ನಾವ್ ಒಂದ್ ಅಡ್ಗಿ . ಹುಡಗುರಲ್ಲಿನೂ ನೋಡ್ರಿ ದೊಡ್ಡೋರಲ್ಲಿನೂ ಇಲ್ಲಾ. ಈಗ ಮಕ್ಳ್ ನೋಡ್ರಿ ಏನು ಒಂದ್ ತಮಗ್ ಗೊತ್ತಾಗ್ಲಿಲಂದ್ರ್ Youtube ಗೆ ಹೋಗ್ತಾರ search ಮಾಡ್ತಾರ, ಹುಡ್ಕೋತ್ತಾರಾ. ತಮಗ್ ಏನ್ ಬರಂಗಿಲ್ಲಾ ನಮ್ಮ್ಯಾಲೂ depend ಇಲ್ ಇಗೌರ.

ತಾವ search ಮಾಡ್ಕೊಂಡ್ ತಮಗ್ ಏನ್ ಬೇಕ್ ಏನ್.

ಅದು ಬಾಳಷ್ಟು ಚಲೋ ಆದ್ರೇನ್ರೀ ಅದ್ ಗೀಳಾಗಿ ಪರಿವರ್ತನೆ ಆಗ್ಬಾರ್ದ ಅಷ್ಟ್. ಎಲ್ಲಾದಕ್ಕೂ Youtube ನ್ಯಾಗ್ ನಾನ್ ಹುಡುಕ್ತೇನಿ.

ಅಂದ್ರ್ ನಮ್ಮ್ ಮೆದುಳಿನ ಮೆದುಳಿನ ಶಕ್ತಿಯನ್ನ ಕಳ್ಕೋಳುವಂತ ಸ್ಥಿತಿಗೆ ತಲಪಬಾರ್ದಿನ್ನ್ ನಾವ್.

ಈಗ ನಮ್ಮ್ ಹಳೇ ಕಾಲದ್ದ್ ಮಂದಿ ಹೆಂಗಿದ್ರರ್ರಿ? ಯಾರಾರ್ ಎನರ್ ಹೇಳಿದ್ರು ಅಂದ್ರ್ ಎಷ್ಟ್ ನೆನಪಿಟ್ಕೊಂತಿದ್ರ್ ಅವ್ರ ನೆನಪಿನ ಶಕ್ತಿ ಎಷ್ಟ್ ಇರ್ತಿತ್ತ. ಒಂದ್ ಮನಿ ಒಳಗ್ ಒಂದ್ ಮೂವತ್ತ್. ಮೂವತೈದ್ ಮಂದಿ ಇದ್ರುನೂ ಎಲ್ಲಾರ್ ಹೆಸರು ಎಲ್ಲಾ ಪರಿಚಯ ಇರ್ತಿತ್ತು. ಇವಾಗ್ ಒಂದ್ ಮನಿ. ಒಳಗ್ ನಾಲಕ್ಕ್ ಜನಾ ಹೆಚ್ಛ್ಗಿ ಬಂದ್ರಂದ್ರ ಅವ್ರ ಹೆಸರೇನ್ ನಲವತ್ತ್ ಸಲಾ ನಾವ್ ಕೇಳ್ತೇವಿ.

ಈಗೊಂದ್ mobile number ನೆನಪಿಟ್ಕೊಬೇಕಂದ್ರ ನಾವ್ ಬಾಳ ಪರದಾಡ್ತೇವ್ರಿ.

ಆಯಿತ್ ತಗೋರಿ ನಾನ್ ಮತ್ ನಿಮಗ್ contact ಮಾಡ್ತೇನ್ರಿ madam ಅವ್ರ.

ಹೋ ನಾನು ಆರಾಮ, ನಿನ್ ಹೇಗಿದ್ದೀಯಾ? ನಾನ್ಸ ಚೆನ್ನಾಗೆ ಇದ್ದೇನೆ, ಊಟಾಯೆಲ್ಲ ಆಯ್ತಾ? ಹಾ ಊಟ ಈಗ just ಆಯ್ತಷ್ಟೆ, ನಿಂದಾಯ್ತಾ ಊಟ?

ಹಾ ಮತ್ತೆ ಮನೆಯಲ್ಲೆಲ್ಲ ಹುಷಾರಿದ್ದಾರಾ? ಹ್ಮ್ ಮನೆಯಲ್ಲೆಲ್ಲ ಆರಾಮಾಗಿದ್ದಾರೆ, ನಿಮ್ ಮನೇಲಿ?

ಹ್ಮ್ ಮತ್ತೆ ಈಗ ಎಂತ ಮಾಡ್ತಾ ಇದ್ದೀ? ಹಾ ಎಂತ ಇಲ್ಲ degree ಮುಗಿತಾ ಬಂತು ಅಹ್ final year ಅಲ್ಲಾ .

ಹಾ next ಎಂತ ಮಾಡುದು ಅಂತ ಯೋಚ್ನೆ ಮಾಡ್ತಾ ಇದ್ದೆ. ಇನ್ನುಸ ಯೋಚಿಸಿ ಆಗ್ಲಿಲ್ವಾ final year ಇಗೆ ಬಂದುಸ ಹೌದು. ನಾವೆಲ್ಲ ಹಾಗೆ ಯಾವಾಗ್ಲೂ. ಹ್ಮ್ ಅಲ್ಲ ಅಲ್ಲ ನಾನ್ಸ ಹಾಗೆ ಆದ್ರೆ ನಾನ್ degree first year ಯಿಂದ ಯೋಚಿಸಿ ಇಟ್ಟಿದ್ದೆ ಹಾಗಾಗಿ ನಂಗೆ ಕಷ್ಟ ಆಗ್ಲಿಕ್ಕಿಲ್ಲ. ಹಾ ಹಾ ಹಾಗೆ ನಾನ್ ನೋಡ್ಬೇಕ್ ಇನ್ನು higher studies ಮಾಡುದಾ ಅಥವಾ job ಮಾಡುದಾ ಎಂತ ಅಂತ. ಎಂತ ಮನೇಲಿ ಎಂತ ಹೇಳ್ತಾರೆ ಓದಲಿಕ್ಕೆ ಹೇಳ್ತಾರಾ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರ? ಓದ್ಲಿಕ್ಕೆ ಹೇಳ್ತಾರೆ ಆದ್ರೆ ನೋಡ್ಬೇಕು ಒಂದ್ ಸ್ವಲ್ಪ ಇದು ಅಹ್ ದುಡ್ಡು ಬೇಕಲ್ಲ ಈಗ .

ಹಾಗೆ ನಾನು job ಮಾಡಿ ಮತ್ತೆ ಬೇರೆ ಇದು study ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹ್ಮ್ part time ಕೆಲ್ಸಕ್ಕ ಅಲ್ಲ full time ಎಯಾ?

ಅಂದ್ರೆ correspondence ಹಾಗೆ ಓದುದಂತವಾ? ಅಲ್ಲ ಇಲ್ಲಿ ಇದು college ಇಗೆ ಹೋಗಿಯೆ.

next ಅಂದ್ರೆ job ಒಂದು ವರ್ಷ ಎರಡು ವರ್ಷ ಹೀಗೆ experience ಆದಮೇಲೆ. ಹ್ಮ್ ಹೌದ್ ಹೌದು ಗೊತ್ತಾಯ್ತು .

ಹ್ಮ್ ನಂದು ಕೆಲವ್ seniors ಗಳು ಹಾಗೆ ಮಾಡ್ತಾ ಇದ್ರು. ಹಾ ಅದೇ ಅದೇ ನಿನ್ ಎಂತ ಮಾಡುವ plan next ? ನಾನು ಅದೇ ಈಗ B.Com final year ಅಲ್ಲಿ ಇದ್ದೇನಲ್ಲ ನನಿಗೆ M.Com ಮಾಡ್ಲಿಕ್ಕೂ ಇಷ್ಟ ಇಲ್ಲ MBA ಮಾಡಲಿಕ್ಕೂ ಇಷ್ಟ ಇಲ್ಲ,

ಯಾವದಾದ್ರು professional ಗೆ ಹೋಗುದಾ ಅಂತ ಇದ್ದೇನೆ ಅದ್ರಲ್ಲಿ ನೋಡಿದ್ರೆ ನಂಗೆ charted accountant ಅಲ್ಲಿ ಸ್ವಲ್ಪ ಆಸಕ್ತಿ ಉಂಟು.

ಹ್ಮ್ ಹಾಗೆ ಮತ್ತೆ ಅಪ್ಪಸ ಹೇಳಿದ್ರು ಆಯ್ತು ನಿಂಗೆ ಇಷ್ಟ ಅದುವೇ ಆಗಿದ್ರೆ ಅದನ್ನೇ ಮಾಡು ಮತ್ತೆ ಇಷ್ಟ ಇಲ್ಲದ್ದಕ್ಕೆ ಹೋಗಿ ಸುಮ್ನೆ ಕಾಟಾಚಾರಕ್ಕೆ ಓದೋ ಬದ್ಲು ಇಷ್ಟ ಪಟ್ಟು ಮಾಡೋದನ್ನೇ ಮಾಡು ಅಂತ ಹೇಳಿದ್ರು.

ಅದಾದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ stipend ಸಿಕ್ತದೆ ಅದ್ರಲ್ಲಿ ಸ್ವಲ್ಪ

ಅಂದ್ರೆ ಒಬ್ಬರ ಕೆಳಗೆ ಕೆಲ್ಸ ಮಾಡ್ಲಿಕ್ಕೆ ಹಾಗಾಗಿ.

ಹೌದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಸ್ವಲ್ಪ ದುಡ್ಡು ನನ್ನ ಖರ್ಚಿಗೆ ಆದ್ರೂ ಸಿಕ್ತದಲ್ವಾ.

ಮತ್ತೆ MBA ಗೆಲ್ಲ ಯಾರು ಲಕ್ಷ ಲಕ್ಷ ಸುರಿಯುದು ?

ಮನೇಲ್ ಅಷ್ಟು ಇದ್ರೆ ಹೋಗಿ ಮಾಡಬೊದಿತ್ತು ಅಪ್ಪ ಮಾಡಿಟ್ಟದ್ದು

ಅದೇ ಅದೇ ನನಿಗೂ ಅದೇ ಕಷ್ಟ ಆದದ್ದು. ಹ್ಮ್ ನನಿಗೆ ಮತ್ತೆ ಓದ್ಲಿಕಷ್ಟು interest ಇಲ್ಲ ಹಾಗಾಗಿ ಇಲ್ಲದಿದ್ರೆ ನಾನು ಕೂಡ CA ಮಾಡ್ತಿದ್ದೆ. ಹಾ ಅದೇ ಅದಿಕ್ಕೆ ಓದ್ಬೇಕು ಸ್ವಲ್ಪ ಕಷ್ಟಪಟ್ಟು ಆದ್ರೆ ಅದು second intermediate ನಮ್ಮ degree ಅಲ್ಲಿ ಇರುವ syllabus ಏ ಇರುದು.

ಅಂದ್ರೆ ನಾನ್ ಕೆಲವೆಲ್ಲಅಂದ್ರೆ seniors ಮಾಡ್ತಾ ಇದ್ದಾರೆ ಕೆಲವ್ರು ಅವ್ರತ್ರ ಕೇಳಿದೆ ನಾನು ಅದು ಹೇಗೆ ಅಲ್ಲ ಅಂತ ಅವ್ರು ಹೇಳಿದ್ರು ದಿನ ಓದ್ಬೇಕು ಈಗ degree ಯಲ್ಲಿ exam ಮಿನ ಮುಂಚಿನ ದಿನ ಓದಿದಾಗೆ ಓದಿದ್ರೆ pass ಆಗುವುದಿಲ್ಲ ಅಂತ ಹೇಳಿದ್ರು.

ಹ್ಮ್ ಅವ್ರುಸ pass ಆಗ್ಲಿಲ್ಲ ಅಂತೆ first ಗೆ ಬರ್ದದ್ದೇಲ್ಲಾ.

ನಿಂದು ಮತ್ತೆ ಯಾವ field ಗೆ ಹೋಗ್ಲಿಕ್ಕೆ ನಿಂದು ಕೆಲ್ಸಕ್ ಆದ್ರೆ? ಕೆಲ್ಸಕ್ ಆದ್ರೆ ಯಾವ್ದಾದ್ರು ಒಂದು company ಅಥವಾ ನೋಡುದು account field ಅಲ್ಲಿ ಸಿಕ್ಕಿದ್ರೆ ಒಳ್ಳೆಯದು

ಮತ್ತೆ ಬೇರೆ ಯಾವುದು ಸಿಕ್ಕಿದ್ದಕ್ಕೆ ಹೋಗುದು ಈಗ first ಯಾವುದು opportunity ಸಿಕ್ತದೆ ಒಳ್ಳೆ company ಸಿಕ್ಕಿದ್ರೆ ಹೋಗುದು ಹಾಗೆ. ಆದ್ರೆ degree ಆದ್ರೆ ಶುರುವಿಗೆ ಅಷ್ಟು ಸಂಬಳ ಕೊಡೂದಿಲ್ಲ ಅಂತೆ ಎಲ್ಲಿಸಾ, ಕಮ್ಮಿ ಕಮ್ಮಿ ಇರ್ತದೆ ಅಂತ ಹೇಳ್ತಾರಪ್ಪ. ಹಾಗೆ ನೋಡ್ಬೇಕು ಎಂತ ಮಾಡುದಂತ ಹೇಳಿ. ಹ್ಮ್ ಅಂದ್ರೆ ಎಲ್ಲಿ ನಿಂಗೆ Mangalore ಯೇ ಬೇಕಾ ಅಲ್ಲಾ ಅಹ್ ನಾನು Mangalore ಯೇ try ಮಾಡ್ತಾ ಇದ್ದೇನೆ Mangalore ಲ್ಲಿ ಸಿಕ್ಕಿದ್ರೆ ಒಳ್ಳೆಯದಲ್ಲ ಇರುದು ಹೇಗಿದ್ದರೂ Mangalore ರಲ್ಲೇ. ಹ್ಮ್ ಸರಿ ನಾ ನಂಗೊತ್ತಿದ್ರೆ ಯಾರ್ ಹತ್ರ ಆದ್ರೂ ಸಿಕ್ಕಿದ್ದರೆ ನಾನ್ ನಿಂಗೆ ಕಳಿಸ್ತೇನೆ.